ಮತ್ತೆ ನಾವು ನೋಡಬಹುದು ಟೊಯೋಟಾ ಒಂದು.

ಕೋಡಾ ರಾಪಿಡ್ ಟಾಟಾ ಸುಮೋ .

ನಾಲಕ್ಕು ಚಕ್ರ ವಾಹನಗಳ ಷೋರೂಮ್ ಇದು ತುಂಬಾ --

ಸಿಮೆಂಟ್ ಮತ್ತು ಮರಳು ಮಿಕ್ಸ್ ಮಾಡುವಂತಹ ಒಂದು ಉಪಕರಣ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಒಂದು ವಿಶಾಲವಾದ ಒಂದು ಮೈದಾನ.

ಮತ್ತು ನೋಡಬಹುದು ವಿವಿಧ ರೀತಿಯ ಅಪಾರ್ಟ್ಮೆಂಟ್ಸ್ ನಾವು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಕಾಣಬಹುದು ಒಂದು ಮನೆ--

ಆ ಅಲ್ಲಿ ಮಾಡೋ ಅಂತ ಎಲ್ಲಾ ಒಂದು ಹಾಲು ಉತ್ಪಾದನೆಯಾಗಲೀ --

ಸಿಮೆಂಟ್ ಮತ್ತು ಮರಳು ಮಿಕ್ಸ್ ಮಾಡಿ --

ಬೇಗ ಒಂದು ಮನೆ ಕಟ್ಟಡವನ್ನು ಮಾಡಕೆ ಇದು ಒಂದು ಉಪಯೋಗವಾಗಿರೋ ಅಂತ ಒಂದು ಉಪಕರಣ.

ಕ್ರಿಸ್ತುವಿನ ಒಂದು ಸಿಂಬಲ್ ಇದೆ ಪ್ಲಸ್ ಮಾರ್ಕ್ ಇದೆ.

ಕ್ರೀಮ್ ಒಂದು ಬಣ್ಣವನ್ನು ಕಾಣಬಹುದು ಒಂದು --

ಇದರ ಮೇಲೆ ಸ್ಟ್ರಾಬರಿ ಮತ್ತೆ ಟೂಟಿ --

ಆ ಆ ಸೀರೆ ಯನ್ನ ಕಟ್ಟಲಾಗುತ್ತಿದೆ.

ಮತ್ತೆ ನಾವು ನೋಡಬಹುದು ಇಲ್ಲಿ ಚಹಾ ಅಂಗಡಿ ಕೂಡ ನಾವು ಇಲ್ಲಿ ಕಾಣಬಹುದು ಅದು ಮುಚ್ಚಲಾಗಿದೆ.

ಇದು ಒಂದು ಸಾಂಸ್ಕ್ರತಿಕ ಕಾರ್ಯಕ್ರಮವಾಗಿದೆ.

ಮತ್ತೆ ಇಲ್ಲಿ ಪಾರ್ಕಿಂಗ್ ಸೌಲಭ್ಯ ಮಾಡಿಸಲು ಕೊಟ್ಟಿದ್ದಾರೆ.

ಹೂವಿನ ಅಲಂಕಾರ ಮಾಡಿದ್ದಾರೆ ಒಂದು ಎಂಟ್ರೆನ್ಸಿಗ್ .

ಇಲ್ಲಿ ನಾವು ನೋಡಬಹುದು ಒಂದು ವಿವಿಧ ರೀತಿಯ ಪೇಂಟಿಂಗ್ ಚಿತ್ರ ಕಲೆಯನ್ನು ಮಾಡಿದ್ದಾರೆ.

ಒಬ್ಬ ವ್ಯಕ್ತಿ ಎಲ್ಲ ಒಂದು ಆಫೀಸ್ --

ಮತ್ತೆ ಖಾಸಗಿ ಕಚೇರಿ ಅಂತ ಹೇಳಬಹುದು-

ಮತ್ತೆ ಸುತ್ತ ಮುತ್ತಲಿನಲ್ಲಿ ಅನೇಕ ಕಾರುಗಳು ಸಹ ನಿಂತಿದೆ.

ಇದು ವಿಶಾಲವಾದ ಒಂದು ಪಾರ್ಕ್ .

ತುಂಬಾ ಆಕರ್ಷಕ ಇಂದ ಕೂಡಿರುವ ಒಂದು ಎಂಟ್ರೆನ್ಸ್ ಗೇಟ್ ಇದು.

ಇಲ್ಲಿ ನಾವು ಚಿತ್ರದಲ್ಲಿ ಕಾಣಬಹುದು ಒಂದು ಫ್ರೂಟ್ಸ್ ಸ್ಟಾಲ್ ಹಣ್ಣಿನ ಒಂದು ಅಂಗಡಿ.

ಒಂದು ದೇವಸ್ಥಾನ ರೀತಿಯಲ್ಲಿ ಮಾಡಿರುವಂಥ ಒಂದು ವಿಗ್ರಹ.

ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಆರ್ಟಿಫಿಷಿಯಲ್ ದೇವಸ್ಥಾನ ತರ ಕಾಣ್ತ್ ಇದೆ.

ಆಹ್ಹ್ ಭೇಟಿಯನ್ನು ನೀಡುತ್ತಿದ್ದಾರೆ ಕೆಲವು ಜನ ಅದನ್ನ ವೀಕ್ಷಣೆ ಮಾಡುತಿದ್ದರೆ.

ಯಾ ಮೀನುಗಳು ಸಹ ಇಲ್ಲಿ ನಾವು ಕಾಣಬಹುದು.

ಈ ಮೇನ್ ರೋಡ್ ಒಂದ್ ಮರದ ಕೆಳಗಡೆ ಜನರು ಖಾಲಿ ನಿಂತಿದ್ದಾರೆ ಮತ್ತೆ ಇಲಿ ವಿವಿಧ ರೀತಿಯ ಅಂಗಡಿಗಳ --

ಇಲ್ಲಿ ನಾವು ನೋಡಬಹುದು ಇದು ಒಂದು ಗ್ಯಾರೇಜ್ ಕಾರು ರಿಪೇರಿ ಮಾಡುವಂಥ ಸ್ಥಳ.

ಆ ಒಂದು ಮಶೀನ್ ತಗೊಂಡು ವೆಲ್ಡಿಂಗ್ಅನ್ನು ಮಾಡುತ್ತಿದ್ದಾರೆ ಆ ಕಿತ್ತೊಗಿರುವ ಪಾರ್ಟ್ಸ್ ಗಳನ್ನೂ ವೆಲ್ಡಿಂಗ್ ಮೂಲಕ ಜೋಡಿ--

ಈ ಒಂದು ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದ ಎಕ್ಸ್ ಯಸ್ --

ಈ ಒಂದು ಮದುವೆ ನಡೀತಾ ಇರೋ ಒಂದು ಸಮಾರಂಭ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಒಂದು ಕಚೇರಿ --

ನಲವತ್ತ ಆರು ನಿಮಿಷ ಆಗಿದೆ ಟೈಮ್ .

ಮತ್ತೆ ಇಲ್ಲಿ ನಾವು ನೋಡಬಹುದು ವಿಶಾಲವಾದ ಒಂದು ಮೇನ್ ರೋಡ್ ಇದೆ.

ಕೂಲ್ ಡ್ರಿಂಕ್ಸ್ ಮತ್ತೆ ನೀರಿನ ಸೌಲಭ್ಯವಿದೆ.

ವಿವಿಧ ರೀತಿಯ ಬಿಸ್ಕೆಟ್ ಅನ್ನು ಇಲ್ಲಿ ಜೋಡಿಸಿದ್ದಾರೆ. ಪೆಪ್ಸಿ --

ಕೂಲ್ ಡ್ರಿಂಕ್ಸ್ ಸಿಗೋ ಅಂತ ಒಂದು ಸ್ಥಳ.

ಮತ್ತೆ ಇಲ್ಲಿ ಮಹಿಳೆಯರು ತುಂಬಾ ಒಂದು --